ನೋಡಲು ಇದರ ಪಕ್ಕ ದೀಪವನ್ನು ಇಟ್ಟಿದ್ದಾರೆ ನೋಡಲು ಇದೊಂದು ಅದ್ಭುತವಾದ ವಿಗ್ರಹ ಇದು ದೇವರು ಇರಬಹುದು ತುಂಬಾ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ ಇರುವುದು ಹೂವಿನ ಹಾರಗಳು ನೋಡಲು ಈ ಹೂವಿನ ಹಾರಗಳು ಅದ್ಭುತವಾಗಿ--

ಈ ಚಿತ್ರದಲ್ಲಿ ಕಾಣಿಸುತಲಿರುವುದು ಹೊಲ ಗದ್ದೆಗಳು ನೋಡಲು ರೈತರು ಹಲವಾರು ಜಾತಿಯ ಬೆಳೆಗಳ್ಳನು ಬೆಳೆದಿದ್ದಾರೆ .